ಅಹ್ ಹಾಗೆ ಸುಮಾರು ಕು~ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕುಮಾರ ಪರ್ವತ ಚಾರಣದ ಕಡೆಗೆ ಸುಮಾರು ಐದು kilometer ಉಂಟು. ಹಾಗೆಯೇ ಆರಂಭದಲ್ಲಿ ಹತ್ತಿ ಇಳಿಯುತ್ತಾ ಸಾಗುವಾಗ ಆ ಎರಡೂ ಬದಿ ಕಾಡು ನೋಡುತ್ತಾ ಇರ್ಬೇಕಿದ್ರೆ ಅಹ್ time ಹೋಗುದು ಗೊತ್ತಾಗುವುದಿಲ್ಲ ಹಾಗೆ. ಮತ್ತೆ ಅದರಲ್ಲಿ ನಾವು ತುಂಬಾ ಗಮನಿಸಿದ ವಿಚಾರ ಅಂತ ಹೇಳಿದ್ರೆ ಈಗಿನ ಮಾಲಿನ್ಯಗಳು. Plastic ಅದೇ ರೀತಿ ನಮಿಗೆ ನಾವು ಅದನ್ನು ಪ್ರಕೃತಿ ರಮಣೀಯವಾದ ಸ್ಥಳದಲ್ಲಿ ಹೋಗಿ ಅದನ್ನು ಸರಿ ಇದ್ದದ್ದನ್ನು ನಾವು ಹಾಳು ಮಾಡಿ ಬರುದು ಈಗಿನ ಜನರಿಗೆ ಯಾಕೆ ಹೀಗೆ ತೋರುದು ಅಂತ ನನಗೆ ಗೊತ್ತಾಗುವುದಿಲ್ಲ. ಅರಣ್ಯ ಅದ್~ ಅಧಿಕಾರಿ ಅರಣ್ಯ ಇಲಾಖೆಯವರೆಲ್ಲ ಇದರಲ್ಲಿ ತುಂಬಾ ಅಹ್ ಪ್ರಯತ್ನ ಮಾಡ್ಬೇಕಾಗಿದೆ. ಅಲ್ಲಲ್ಲಿ ಬಿಸಾಡುವವರಿಗೆ fine ಕಟ್ಟಿಸುವ ಇದು ಅಥವಾ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಬೋದು ಅಂತೇಳಿ ಅವರೇ ನೋಡಿಕೊಳ್ಬೇಕು. ಹಾಗೆ ನಾವು ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇರ್ಬೇಕಿದ್ರೆ ಕಾಡಿನ ಮಧ್ಯದಲ್ಲಿ ಈ ಜಿಗಣೆ ಅಂತ ಹೇಳುವ ಒಂದು ಪರಿಚಯ ಆಗ್ತದೆ ಅಂತ ಹೇಳಿದ್ರೆ ರಕ್ತವನ್ನು ಹೀರಿಕೊಂಡು ಅಂತದ್ದು ಮಾಡುವ ಕೆಲವು ಹೊಸ ರೀತಿಯ ಹುಳಗಳನ್ನು ಕಾಣುವುದು. ಅದೇ ರೀತಿ ಕಾಡಿನ ಮಧ್ಯದಲ್ಲಿ ಮಂಗಗಳು ಅದೇ ರೀತಿ ಸುಮಾರು ಪ್ರಾಣಿಗಳ ಪರಿಚಯ ಆಗ್ತದೆ. ಮತ್ತೆ ಅಲ್ಲಿ ಒಂದು ಕುಮಾರ ಪರ್ವತದಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಭಟ್ರ ಮನೆ ಅಂತ ಒಂದು ಸಿಗ್ತದೆ. ಅಹ್ ಅಲ್ಲಿ ಹೋಗುವುದು ನೋಡುವುದೇ ಹೇಳಿದ್ರೆ ತುಂಬಾ ಖುಷಿ ಅವರು ಮಾಡುವ ಸತ್ಕಾರ ಊಟಕ್ಕೆ ಬೇಕಾದ ಎಲ್ಲಾ ಇದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ರು. ಅದೇ ಅದು ಮಾಡಿದ ಕಾರಣ ನಮ್ಗೆ ಸ್ವಲ್ಪ ಸುಲಭ ಆಯ್ತು. ಹ್ಮ್ ಮತ್ತೇ ಈ ಕುಕ್ಕೆ ಸುಬ್ರಹ್ಮಣ್ಯ area ಅಂತ ಹೇಳಿದ್ರೆ ತುಂಬಾ ಅಹ್ ತಂಪು ಅದೇ ರೀತಿ ಪ್ರಕೃತಿ ರಮಣೀಯವಾದ ಸ್ಥಳ. ಹಾಗಾಗಿ ನಾವು ಆ ದಿನ ರಾತ್ರಿ ಅಲ್ಲೇ ಇದ್ದು ಬೆಳಗ್ಗಿನ ಸೂರ್ಯೋದಯವನ್ನು ಆನಂದಿಸಿ ಬರುವ ಅಂತ ಹೇಳಿಯೇ ನಾವು ಮುಂದೆ ನಿಶ್ಚಯಿಸಿಯೇ ಹೋದ್ದು. ಅದೇ ರೀತಿ ಸುಮಾರು ನಾಕುವರೆ kilometer ನಾವು ನಡಿಗೆಯಲ್ಲೇ ಅಹ್ ಈ ದಟ್ಟ ಕಾಡಿನ ಮಧ್ಯೆಯೇ ನಾವು trekking ಮಾಡಿಕೊಂಡು ಹೋದೆವು. ಆ ಸಮಯದಲ್ಲಿ ಸುಮಾರು ಗೆಳೆಯರಿಗೆ ಸಾಕು ನಾವು ಅರ್ಧ ಬಂದಾಯ್ತಲ್ಲ ಇನ್ನು ಸಾಕು ಇನ್ನು ಮೇಲೆಯವರೆಗೆ ಹೋಗ್ಬೇಕಾ ಬೇಡ್ವಾ ನನ್ನಿಂದ ಆಗ್ಬಹುದಾ ಇಲ್ವಾ ಅಂತೇಳಿ ಒಂದು ಮನಸ್ಸಿನಲ್ಲಿ ಒಂದು ಚಿಂತನೆ ಮೂಡಿತ್ತು. ಆದ್ರೂ ಎಲ್ಲರ ಒಂದು ಧೈರ್ಯದ ಮೇರೆಗೆ ನಾವೆಲ್ರು ಹೋಗಿ ಅದೇ ದಿನ ರಾತ್ರಿ ಅಲ್ಲಿ camp fire ಅಂತ ಮಾಡಿ. ಅಹ್ ಒಳ್ಳೆ ಬೇರೆ ಬೇರೆ ವಿಚಾರಗಳ ಮಧ್ಯೆ ಚರ್ಚಿಸಿ ಮಾತಾಡಿ ಸುಮಾರು ಒಂದು ವರ್ಷದ ನಂತರ ನಾವು ಗೆಳೆಯರೆಲ್ಲರೂ ಹಾಗೆ ಒಂದು trekking ಗೆ ಹೋಗ್ತಾ ಇರುದು. ಹಾಗಾಗಿ ತುಂಬಾ ಖುಷಿ ಆಯ್ತು. ಇಂತಹ ವರ್ಷಕೊಮ್ಮೆ ಎಲ್ಲಿಗಾದ್ರೂ ಅಹ್ ಇಂತಹ ಅನೇಕ ಸ್ಥಳಗಳು ನಾವು ನೋಡ್ಲಿಕ್ಕೆ ಬಾಕಿ ಇರ್ತದೆ. ಅದನ್ನೆಲ್ಲಾ ಆನಂದಿಸ್ಬೇಕು ಅಂತೇಳುವ ಚಿಂತನೆಗಳನ್ನು ಪ್ರತಿಯೊಬ್ಬರೂ ಇಟ್ಟುಕೊಂಡ್ರೆ ಮನಸ್ಸಿಗೂ ನೆಮ್ಮದಿ ಅದೇ ರೀತಿ ದೇಹಕ್ಕೂ ಸಹ ಒಳ್ಳೇದು. ಅಹ್ ತಿಂಗಳಿಗೊಮ್ಮೆ trekking ಮಾಡಿದ್ರೆ ತುಂಬಾ ಒಳ್ಳೇದೇ. ಅದೇ ರೀತಿ ನಾವು ಪರಿಸರದ ಸಂರಕ್ಷಣೆ ಹೇಗೆ ಮಾಡ್ಬೋದು ಅಂತೇಳಿ ಜಾಗರೂ~ ಜಾಗರೂಕರಾಗಿ ನಾವು ನಾಗರೀಕರಾಗ್ಬೇಕು. ಯಾಕೆ ಹೇಳಿದ್ರೆ ಎಲ್ಲಾ ಕಡೆ ಈಗ plastic ಅದು ಇದು bag ಗಳನ್ನೆಲ್ಲಾ ನೋಡ್ತಾ ಇರ್ಬೇಕಿದ್ರೆ ಅದನ್ನು ನಾವೀಗ ಮೇಲೆಯವರೆಗೆ ತೆಕೊಂಡು ಹೋಗಿ ಅಲ್ಲಿ ಹಾಕುವುದಕ್ಕಿಂತ ಕೆಳಗೆ ಹಾಕಿದ್ರೆ ಯಾರಾದ್ರೂ ಹೆಕ್ಕ್ಬೋದು. ಈ ಮೇಲೆಗೆ ಅದನ್ನೇ ಹೆಕ್ಲಿಕ್ಕೆ ಬೇಕಾಗಿ ಯಾರು ಹೋಗ್ಲಿಕ್ಕಾಗುದಿಲ್ಲ. ಆದ ಕಾರಣ ಪರಿಸರ ಸಂರಕ್ಷಣೆಯಲ್ಲಿ ನಾವು ಪ್ರತಿಯೊಬ್ಬರೂ ತುಂಬಾ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತೇಳಿ ಇರುವ ಒಂದು ಮನದಲ್ಲಿರುವ ಒಂದು ಆಸೆ.

ಏನಿಲ್ಲ ನೀನೇನ್ ಮಾಡ್ತಿದೀಯಾ.

ನಾನ್ ನಿನ್ ಜೊತೆ ಮಾತಾಡ್ತಾ ಇದಿನಲ.

ಮನೇಲಿ ಕೂತ್ರೆ ಬೋರು ಕಣೆ TV ಅದೇ serial ಅದೇ songs ಅದೇ movies ಎಲ್ಲ ನೋಡಿ ನೋಡಿ ಬೇಜಾರ್ ಆಗ್ಬಿಟ್ಟಿದೆ ನಂಗ್ ಅಂತು.

ಏನ್ ಹ್ಮ್ ಹ್ಮ್ಅಂತಿದೀಯ ಮಾತಾಡು.

ಅದೇ ಮಾಮೂಲಿ serial ಅಂದ್ರೆ ಗೊತ್ತಲ ಮನೇಲಿ any time ಅದೊಂದ್ serial ಗಳ್ ಅದೇನು ಪುರ್ಸತೆ ಇಲ್ವೇನೋ free ನೇ ಕೊಡಲ್ಲ ಆ channel ಅವ್ರೇನೋ ಅನ್ಸುತ್ತೆ ಕಣೆ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಮಧ್ಯ ರಾತ್ರಿಗೆದ್ದು. TV on ಮಾಡಿದ್ರೂನೂ ಒಂದ್ serial ಬರುತ್ತೆ ಬರ್ತಾ ಇರುತ್ತೆ ಇಲ್ಲಾ ಈ ಲಕ್ಷ್ಮೀ ಬಾರಮ್ಮ ಅಂತೇ ಇಲ್ಲಾ ಹ ಅದು ರಾಮಾಚಾರಿ ಅಂತೇ. ಆದಂತೆ ಇದಂತೆ ಒಂದಲ್ಲಾ ಒಂದು ಓಡ್ತಾನೇ ಇರುತ್ತೆ free ನೇ ಇಲ್ಲಾ ಆ ಇದಕ್ಕೆ channel ಅವ್ರ್ ಗೆ, ನಂಗಂತು ನೋಡಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಆಮೇಲ್ ಏನ್ ಗೊತ್ತಾ ಒಂದೇ ಮದ್ವೆ ಮದ್ವೆ ಎಷ್ಟ್ ದಿನ ಮಾಡ್ತಾರೆ ಒಂದ್ ಮೂರ್ ದಿನ ಮಾಡ್ತಾರೆ ಒಂದ್ ತಿಂಗ್ಳ್ ತನಕ ಅದನ್ನೇ ಹಾಕ್ ಎಳೀತಾರೆ ನೋಡಿ ನೋಡಿ ಬೇಜಾರು ಬಂದ್ಬಿಡುತ್ತೇ ಕಣೆ. ಈ ಮುಂದಿನ ಮುಂದಿನ ಸಂಚಿಕೆ ಹೇಳಿ ಹೇಳಿ ಎಳೀತಾ ಇರ್ತಾರೆ ಹೌದು.

ಒಂದ್ serial ಇತ್ತು ನೋಡು one two year ಒಂದ್ ನಾನೂ ಚಿಕ್ಕವಳಿದ್ದ ಇಂದ ಆಗ್ಲಿಂದ ಇಲ್ಲಿ ತನ್ಕಾನುವೆ just ಒಂದ್ ಆರ್ ತಿಂಗ್ಳು ಆಗಿದೆ ಕಣೆ ಅದು ಮುಗ್ದು serial .

ಹ ಅದ್ ಇದೆಲ್ಲ ಹಂಗೆ ಅಲ ಬರಿ ಎಳೀತಾ ಇರ್ತಾರೆ. ಅಯ್ಯೋ ಬೇಜಾರ್ ಅಂದ್ರೆ. ಸಿಕ್ಕಾಕೊಂಡ್ಲು ಅಂದ್ ತಕ್ಷಣ ಬೇರೆ ತರ twist ತಗೀತಾರೆ twist ಮೇಲೆ twist . ಈಗ ಒಂದ್ villain ಹೋಯಿತು ಅಂದ್ರೆ ಸಾಕು ಇನ್ನೊಂದ್ villain entry ಕೊಡ್ತಾರೆ ಆಮೇಲ್ ಇನ್ನೊಂದ್ ನಿಂಗೆ serial specialty ಗೊತ್ತಾ ಹುಡ್ಗನಿಗೆ at least ಇಬ್ರಾದ್ರೂ ಹುಡ್ಗಿರ್ ಇರ್ತಾರೆ.

ಇಲ್ಲ ಅವ್ನು ಇಬ್ರನ್ನು ಮದ್ವೆ ಆಗಿರ್ತಾನೆ ಇಲ್ಲ ಒಬ್ರುನ್ನ ಮದ್ವೆ ಆಗಿ ಒಬ್ರುನ್ನ love ಮಾಡ್ತಿರ್ತಾನೆ.

ಮಾಡಿದ್ ಹುಡುಗಿ ಗೆ ಇನ್ಯಾರಿಗೋ ಕಟ್ ಹಾಕ್ತಾರೆ ಆಮೇಲ್ ಅವ್ನ್ ಜೊತೆ adjust ಆಗಕೆ ಒಂದ್ ವರ್ಷ ಆಮೇಲ್ ಅವ್ಳ villain ಆಗಕೆ ಅಲ್ಲಿ ಎಳೀತಾರೆ ಎರಡ್ ವರ್ಷ ಹಿಂಗೇ ಮೂರ್ ವರ್ಷ ಎಳೀತಾರೆ.

ಒಬ್ರು ಅಲ್ಲ ಇವತ್ ಮದ್ವೆ ಆಯ್ತು ನಾಳೆ ಒಂದ್ ಒಂದ್ ಒಂದ್ ತಿಂಗ್ಳ್ ಆಗಿರಲ್ಲ ಮತ್ತೆ ಅವ್ಳಿಗೆ ಮಗು ಎಂತ serial ಲು at least ಒಂದ್ idea ಬೇಕಲ್ವಾ ಹೆಂಗೆ ಯಾವ್ ತರ ಇರ್ಬೇಕಂತ. ಸುಮ್ನೆ ಬಂದ್~ ಮನ್ಸಿಗ್ ಬಂದಾಗ್ ಸುಮ್ನ್ ಮಾಡ್ತಾ ಇರ್ತಾರೆ ನೋಡಿ ನೋಡಿ ನೋಡಿ ಬೇಜಾರ್ ಆಮೇಲೆ ಈ serial ಗಳನ್ ನೋಡಿ ನೋಡೀನೇ ಅರ್ಧ ಈ ಮನೇಲ್ ಇರೋ ಹೆಂಗಸ್ರ್ಗಳನ್ನ ಹಾಳಾಗಿ ಬಿಡ್ತಾರೆ ಬರೀ ಅದ್ರಲ್ಲೇ ಅದ್ರ ಗುಂಗಲ್ಲೇ ಇರ್ತಾರಪ್ಪಾ.

ಹ್ಮ್ಹೌದು ಬರೀ ಬೈಸ್ಕೊಳೋದಲ ಅಡಿಗೇನು ಮಾಡಲ್ಲ ಏನು ಬೇಯ್ಸು ಹಾಕಲ್ಲ.

ಹ್ಮ್ಬೇಜ್ಜಾರ್ ಅಂದ್ರೆ ಬೇಜ್ಜಾರ್ ಬಂದಿದೆ ನಂಗಂತೂ serial ಈಗ holiday ಅಲ್ವ ಬೇಸಿಗೆ ರಜೆ ಅಲ್ವ ಮನೇಲಿ ಗೊತ್ತಲಾ ಮನೇಲಿದ್ ಮೇಲೆ ನೋಡ್ಲೆ ಬೇಕ್ ಏನು ಮಾಡಕ್ ಆಗಲ್ಲ off ಮಾಡಿ ಅನ್ನೋಕು ಆಗಲ್ಲ ನಮ್ಗೆಲ್ಲಾ phone ಇರುತ್ತೆ entertainment ಅವ್ರಿಗ್ ಏನ್ ಇರುತ್ತೆ ಅದೇ ಇರುತ್ತೆ ಗ್ರಹಚಾರಕ್ಕೆ ಆ serial ಗಳೇ ನೋಡ್ತಾ ಕೂತ್ಕೋಬೇಕು. Saturday ಆದ್ರೂ ಬಿಡ್ತಾರಾ ಅದ್ರಲ್ಲೂ ಹಾಕ್ತಾರೆ Saturday . Sunday ನೂ ಹಾಕ್ತಿರ್ತಾರೆ ಬೇರೇನೇ functions ಗಳು events ಗಳು ಬೇರೆ reality show ಗಳು ಇಲ್ಲಾ ಅಂದ್ರೆ Sunday ನೂ ಬೇಕಾದ್ರೆ ಹಾಕ್ ಬಿಡ್ತಾರೆ ಅವ್ರಿಗ್ ಬೇಕಲ TRP ಆಗ್ಬೇಕಲಾ ಅವ್ರಿಗೆ income ಆಗ್ಬೇಕಲಾ ಏನೇನ್ invest ಮಾಡಿದ್ದಾರೆ double ಸಿಗ್ಬೇಕಲ ಅವ್ರಿಗೆ.

ಗೊತ್ತು ಹೆಣ್ಮಕ್ಳು ಜಗಳ ಆದ್ರೂ ಆಡಿ remote ಇಸ್ಕೊಂಡ್ ನೋಡ್ತಾರಂತ ಗೊತ್ತಲಾ.

ಹ್ಮ್ಅದಿಕ್ಕೆ ಏನೇನೊ ಮಾಡ್ತಾರೆ. ಹ್ಮ್.

ಮತ್ತೆ ಹೇಳ್ ಕೇಳಾಣ.

ಹ.. ಮತ್ತೆ ನೀವ್ ನಿಮ್ ಮನೇಲಿ ಹೆಂಗೆ serial ಬಗ್ಗೆ.

ನಮ್ ಮನೇಲೂ same ಅದೇ ಕಥೆ ಎಲ್ಲ serial ಸಿಕ್ರೆ ಸಾಕು ಏನೂ ಬೇಡ ಅವ್ರಿಗೆ.

ಮತ್ತೆ ಇನ್ನೇನ್ ಹೇಳಪ್ಪ ಆ ನಿಂಗೆ ಇನ್ನೊಂದ್ ಗೊತ್ತಾ.

ಒಂದ್ serial ಅವ್ನ್ ತೀರ್ಕೊಂಡ ಕಣೆ ಒಂದ್ ಹದಿನೈದು ದಿನ ಮುಂಚೆ ಪಾಪ ತುಂಬಾ famous ಆಗಿದ್ದ hero .

ಅದ್ಹೇನೋಪಾ ನಂಗ್ correct ಆಗ್ ಹೆಸ್ರು ಗೊತ್ತಿಲ್ಲ.

Serial ಗೊತ್ತಿಲ್ಲ but serial ಅವ್ರು ಅಂತ ಬರುತ್ತೆ ಅಷ್ಟೇ ಇದ್ Google ಅಲ್ಲೆಲ್ಲ ಬ~ YouTube ಅಲ್ ಬರುತ್ತಲ್ಲ.

ಹಾ ಹೌದು. ಆಮೇಲ್ ನಿಂಗ್ ಇನ್ನೊಂದ್ ಗೊತ್ತಾ ಈ serial ಅಲ್ಲಿ ಹೆಂಗೆ hair style ಮಾಡ್ಕೊಳ್ತಾರೆ ಹೆಂಗೆ acting ಮಾಡ್ತಾರೆ ಯಾವ್ ಯಾವ್ dialogue ಸಿಗುತ್ತೆ ಎಲ್ಲಾ collect ಮಾಡ್ಕೊಂಡು ಈ ಹುಡ್ಗಿರ್ almost ಅದನ್ನೇ cut and paste ಮಾಡೋದು.

ಹಾ ಹೌದು reels ಬೇರೆ ಅವ್ರ್ ಹೆಂಗ್ ಮಾಡ್ತಾರೆ ಹಂಗೆ ಇವ್ರು ಮಾಡಿರ್ತಾರೆ ಯಪ್ಪಾ ನೋಡಿ ನೋಡಿ ನೋಡಿ ಸಾಕಾಗಿದೆ ನಂಗಂತು.

ಆಮೇಲ್ ಅದೇ dialogue . ಹೌದು ಇನ್ನೇನ್ ಸಮಾಚಾರ.

ಸಮಾಚಾರ ಹೇಳ್ಬೇಕು ಕೇಳೋಣ serial ಕಥೆ ಯಾವತ್ತು ಮುಗಿಯೋಲ್ಲ.

ಏ ಮುಗಿಯೋಲ್ಲ ಅದಿಕ್ಕೆ end ಏ ಇಲ್ಲ ಅದೇ ಹೇಳಲ್ವಾ ಒಂದ್ ಮುಗಿತು ಅಂದ್ ತಕ್ಷಣ next ಅದೇ channel ಅಲ್ಲಿ ಇನ್ನೊಂದ್ ready ಇರುತ್ತೆ serial .

Hello , ಹಾ ನಮಸ್ಕಾರ ಹೇಗಿದ್ದೀರಾ? ಹಾ, ಹುಷಾರಿದ್ದೇನೆ ನೀವ್ ಹೇಗಿದ್ದೀರಾ?

ಹಾ, ಮನೆಯಲ್ಲಿ ಎಲ್ಲಾ ಹುಷಾರಿದ್ದಾರೆ ನಿಮ್ ಮನೆಯಲೆಲ್ಲ ಹೇಗಿದ್ದಾರೆ? ಹ, ಚೆನ್ನಾಗಿದ್ದಾರೆ ಹುಷಾರಾಗಿದ್ದಾರೆ, but ಜ್ವರ, ಶೀತ ಎಲ್ಲಾ ಇವಾಗ. ಹ್ಮ್, ಅದು common ಆಯ್ತು, ನಮ್ ಮನೆಯಲ್ಲಿ ಒಂದು round ಆಯ್ತು ಎಲ್ಲರಿಗೂ.

ಒಂದು ವಾರದಿಂದ ತುಂಬಾ ತೊಂದರೆ ಆಗ್ತಾಯಿದೆ.

ಹಾ ಅದೇ ಮಳೆ ಅಂದ್ರೆ ನಿನ್ನೆ night ಅಲ್ಲಿ ಬಂದಿತ್ತು ಮಳೆ.

ಹ್ಮ್ ಹ್ಮ್ ಹ್ಮ್ಮ್ ಆ ಕಡೆ ಎಲ್ಲಾ? ಇಲ್ಲಿ ಇತ್ತು ಹೋದವಾರ ಇಡೀ ಮಳೆ ಇತ್ತು, ಈಗ ಒಂದ್ ತರ ಚಳಿ ಚಳಿ.

ಹ್ಮ್, ಬಿಸಿಲು ಉಂಟು ಆದ್ರೂ ಸ್ವಲ್ಪ ಚಳಿ.

ಇಲ್ಲಿ ಬಿ ಚಳಿ ಇಲ್ಲಾ ಸೆಕೆ ಜಾಸ್ತಿ ಇದೆ.

ಹ್ಮ್ ಹ್ಮ್, ಅದೇ ವಾತಾವರಣದಲ್ಲಿ ತುಂಬಾ ಏರುಪೇರು ಆಗ್ತದೆ ಅದು ಸ ಇವಾಗ ಕಣ್ಣು ಬೇನೆಯೆಲ್ಲಾ ಅದು ಹೋಯಿತು ಈವಾಗ ಕೆಲವರಿಗೆಲ್ಲ. ಹಾ, ಅದು school ಅಲ್ಲಿ ಜಾಸ್ತಿ ಉಂಟು ಈಗ. ಹೌದು ಹೌದು ಹೌದು ಅಂದ್ರೆ ಇದು ಗಾಡಿಯಲ್ಲಿ ಹೋಗುವಾಗ ಧೂಳೆಲ್ಲಾ ಇರತ್ತಲಾ.

ಅದರಿಂದ ಕಣ್ಣಿಗೆಸ effect ಆಗಿ ಇವಾಗ ಕಣ್ಣು ನೋವು ಎಲ್ಲಾ ಇತ್ತು ನಮ್ಗೆಸ ಬಂದಿತ್ತು ಒಂದು ಐದು ದಿವಸ ಇತ್ತು.

ಅಂದ್ರೆ ವಾತಾವರದಲ್ಲಿ ಇವಾಗ ನಮಗೆ ಅದೇ ಸ್ವಲ್ಪ ವಾತಾವರಣ change ಆದ್ರೆ ಕೂಡ್ಲೆ ನಮ್ಗೆ ಜ್ವರ, ಶೀತ, ನೆಗಡಿ.

ಹ್ಮ್ ಶೀತ ಮತ್ತೆ ಬಂದ್ರೆ ಒಂದ್ಸತಿ ಬೇಗ ಹೋಗುದಿಲ್ಲ.

ಎಷ್ಟು ಮದ್ದು ಮಾಡಿ ಹ್ಮ್ ಮದ್ದು ತಕೊಂಡ್ ತಕೊಂಡ್,

ತರಕಾರಿ ನೆಟ್ಟೆದೆಲ್ಲಾ ಹಾಳಾಯಿತು ನಮ್ದು. ಹೊ ಹೊ ಹೌದಾ ಜೋರಾಗಿತ್ತು ಹಾಗಾದ್ರೆ.

ಮಾವಿನ್ ಮರಸ ಇಷ್ಟು ಹೊತ್ತಾಯಿತು ಹೂ ಬಿಡ್ಲಿಲ್ಲ ಇನ್ಸಾ. ಹೌದು ಇಲ್ಲಾದ್ರೆ ಚಳಿಗಾಲ ಸುರುವಾಗ ಹೂ ಬಿಡುತ್ತೆ ಅದು.

ಹ್ಮ್ ಅಂದ್ರೆ ನಿಮ್ಗೆ ಚಳಿಗಾಲ ಬೇ ಇನ್ನು ಎರಡು ದಿವಸಾದ್ಮೇಲೆ ತಿರ್ಗಾ ಮಳೆ ಬಂತು.

ಹ್ಮ್ ಮತ್ತೆ ತಮಿಳ್ನಾಡಲ್ಲಿ cyclone ಇತ್ತಲ್ಲಾ.

ಹ್ಮ್ ಹ್ಮ್ ಇನ್ನು ಎಷ್ಟು ದಿವಸ ಮಳೆ ಬರುತ್ತಂತೇಳಿ ಗೊತ್ತಿಲ್ಲಾ.

ಹೌದು news ನಲ್ಲಿ ಇತ್ತು ನಾಲ್ಕು ದಿವಸ ಮಳೆ ಬರಬಹುದಂತೇಳಿ.

ಹ್ಮ್ ಹ್ಮ್ ನೋಡ್ಬೇಕು ಇನ್ನು. ಹ್ಮ್ ಇನ್ನು ನಿಂತಿತ್ತೇನೋ ಮಳೆ ನಿನ್ನೆ ಇವತ್ತೆಲ್ಲಾ ಸ್ವಲ್ಪ ಬಿಸಿಲು ಶುರು ಆಗಿದೆ. ಹೌದು ನೀವು ಬೇಸಾಯ ಮಾಡ್ತಾ ಇದ್ದೀರಾ ಮನೆಗೆ. ಇಲ್ಲಾ ಸುಮ್ನೆ ನಮ್ಗೆ ಮನೆಗೆ ಬೇಕಾಗುವಷ್ಟೇ ಎಂತಾದ್ರೂ ಮಾಡುದು ಸ್ವಲ್ಪ ಸ್ವಲ್ಪ ತರಕಾರಿ ಎಲ್ಲಾ.

ಮತ್ತೆ ನೀವು ಎಂತ ನೆಡೋದಿಲ್ವಾ ಮನೆಯಲ್ಲಿ ತರಕಾರಿ ಎಲ್ಲ . ನಾವು ಎಂತ ಮಾಡುದಿಲ್ಲ ನಮ್ದು ಅಂದ್ರೆ ಜಾಗ ಸ್ವಲ್ಪ ಕಡಿಮೆ ಹಾಗಾಗಿ ನಾವು ಎಂತ ಮಾಡ್ಲಿಕ್ ಹೋಗುದಿಲ್ಲ.

ಮತ್ತೆ ಎಲ್ಲಾ ಹಾಕಿದ್ದೆ ತೊಂಡೆ ಕಾಯಿಯೆಲ್ಲಾ, ಮೊನ್ನೆ ಮಳೆಗೆ ನೀರ್ ಜಾಸ್ತಿ ಆಗಿ ಎಲ್ಲಾ ಸತ್ತು ಹೋಯಿತು. ಹ್ಮ್ ಒಂದಾ ನೀರು, ಇಲ್ಲಾದ್ರೆ ಬಿಸಿಲು, ಇಲ್ಲಾದ್ರೆ ಚಳಿ ಈ ವಾತಾವರಣ ಇವಾಗ ಮುಂಚೆನ್ ತರ ಇಲ್ಲ ಇವಾಗ.

ಹ್ಮ್ ಅದೇ ಸರಿಯಾಗಿ ಗಾಳಿ ಸಿಕ್ತಾ ಇಲ್ಲಾ ನಮ್ಗೆ ಆಮ್ಲಜನಕ ಎಲ್ಲ.